ಲಾರಿ ನಿಂತಿದೆ ಅದು ಅದರ ಪಕ್ಕಕ್ಕೆ ಆ ಪೈಪ್ ಗಳಿದೆ.

ರಾಯಲ್ ಪೆಟ್ ವರ್ಲ್ಡ್ ಇದೆ ಇದು ಸುಂದರವಾಗಿ ಕಾಣುತ್ತದೆ.

ತಿನ್ನಲು ರುಚಿಕರವಾಗಿದೆ ಮತ್ತು ಒಳ್ಳೆಯ ಆಹಾರವಾಗಿದೆ.

ಈ ರೂಮು ಗಳಲ್ಲಿ ಕಾಣತಿರುವದ ಕೂಡಾ ಆರು ಪ್ಲಾಂಟು ಆರು ಪ್ಲಾಂಟೂ ಕೂಡಾ ವಿವಿಧ ಬಣ್ಣಗಳಿಂದ --

ಪ್ರಮುಖವಾದಂತ ದೇವರ ಚಿತ್ರಗಳಾಗಿದೇ ಒಂದು ಗಣೇಶ ಮೂರ್ತಿಯಾಗಿದ್ದರು ಇನ್ನೊಂದು ತಿರುಪತಿ ಮೂರ್ತಿಯಾಗಿದೆ.

ಈ ಎರಡು ಮೂರ್ತಿಗಳು ಸುಂದರವಾಗಿ ಕಾಣುತ್ತವೆ ಈ ಮೂರ್ತಿಗಳನ್ನು ಒಬ್ಬರು ಕೈಯಲ್ಲಿ ಹಿಡಿದುಕೊಂಡಿರು--

ಮತ್ತು ವಿವಿಧ ತರಹ ಕಲರ್ನ್ .

ನೀರು ಹೋಗದಂತೆ ತಡೆ ಹಿಡಿಯುವ ಗೋಡೆಗಳಿವೆ.